ಚಿತ್ರದಲ್ಲಿ ತೋರಿಸಿದಂತೆ ನಮ್ಗೆ ಇಲ್ಲಿ ಒಂದು--

ಅಂಗಡಿಯ ಸುತ್ತಮುತ್ತಲು ಲೈಟುಗಳನ್ನು ಹಚ್ಚಲಾಗಿದೆ ಮತ್ತು ಅಂಗಡಿಯ--

ಕುಳಿತುಕೊಂಡಿದ್ದಾರೆ ಮತ್ತು ಅವರ ಚಪ್ಪಲನ್ನು ಅಲ್ಲೇ ಬಿಟ್ಟಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಬಟ್ಟೆ ಅಂಗಡಿಯ ಚಿತ್ರವನ್ನು ತೆಗೆದುಕೊಳ್ಳಲಾಗಿದೆ.

ಮತ್ತು ಬಟ್ಟೆಯ ತೆಳಗಡೆ ನಮಗೆ ಹಲವಾರು ಫುತ್ತಾಗಳನ್ನು ಕಂಡು ಬರತ್ತಾ ಇದೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು--

ಟಾನಿಕ್ ಗಳು ಕಂಡು ಬರುತ್ತಾ ಇದೆ.

ತೆಗೆದುಕೊಳ್ಳಲಾಗಿದೆ ಮತ್ತು ಇಲ್ಲಿ ಕೆಳಗಡೆ ಕೆಂಪು ಬಣ್ಣದ ಕಾರ್ಪೆಟ್ ಅನ್ನು ಹಾಸಲಾಗಿದೆ.

ಕಾರು ಮತ್ತೊಂದು ಬೈಕು ನಿಲುಗಡೆ ಮಾಡಲಾಗಿದೆ.

ನಂದಿ ಹೋಮೋಫೆಕ್ತಿ ಎಂಬ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು--

ಇದು ಒಂದು ಅಂಗಡಿಯ ಚಿತ್ರವಾಗಿದೆ ಮತ್ತು ಇಲ್ಲಿ ಎರಡು ವ್ಯಕ್ತಿಗಳನ್ನು--

ಹಾಗೆ ಮತ್ತು ಎದುರುಗಡೆ ಒಂದು ಕಾರು ನಿಲ್ಲುಗಡೆ ಮಾಡಲಾಗಿದೆ.

ಮತ್ತು ಜಿಲ್ಲಾಧಿಕಾರಿ ಕಾರ್ಯಾಲಯ ಕಟ್ಟಡ ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣದಿಂದ ಕಟ್ಟಲಾಗಿದೆ ಮ--

ಮತ್ತು ಇಲ್ಲಿ ಆರು ವ್ಯಕ್ತಿಗಳನ್ನು ಕೆಲಸ ಮಾಡೋದು ನಮಗೆ ಕಂಡು ಬರುತ್ತಾಯಿದೆ ಮ.

ಮತ್ತು ಇಲ್ಲಿ ಸುತ್ತಮುತ್ತಲು ಹಲವಾರು ಗಿಡಮರಗಳು ಮತ್ತು ಕಟ್ಟಡಗಳನ್ನು ನಮಗೆ ಕಂಡು ಬರ್ತಾಯಿದೆ.

ಮತ್ತು ಇಲ್ಲಿ ಒಂದು ಗೇಟ್ ಅನ್ನು ನಮಗೆ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ವ್ಯಕ್ತಿಗಳನ್ನು ಒಳಗಡೆ ಇರುವುದನ್ನು ನಮಗೆ ಕಂಡು ಬರುತ್ತಾ ಇದೆ ಮ --

ಎರಡು ದ್ವಜವನ್ನು ಹಾರಿಸಲಾಗಿದೆ ಮತ್ತು ಇದರ ಸುತ್ತ ಮುತ್ತಲೂ ಎರುಡು ಬೈಕ್ ಗಳು--

ಮೇಜಿನ ಮೇಲೆ ಒಂದು ಪ್ಲೇಟಿನ ಒಳಗಡೆ--

ಗ್ಲಾಸ್ಸಿನ ಒಳಗಡೆ ಕುಡಿಯುವ ನೀರನ್ನು ಇಡಲಾಗಿದೆ.

ಮತ್ತು ಇಲ್ಲಿ ಕಟ್ಟದ ಮೇಲೆ ಒಂದು ಧ್ವಜವನ್ನು ಹಚ್ಚಲಾಗಿದೆ.

ಮತ್ತು ಇಲ್ಲಿ ಲೈಟಿನ ಕಂಭವನ್ನು ಕಂಡು ಬರುತ್ತಾ ಇದೆ ಮತ್ತೂ ಇಲ್ಲಿ ಹಲವಾರು ವೈರು ಗಳು.

ಮತ್ತು ಇಲ್ಲಿ ಹೊರಗಡೆ ನಮಗೆ ವಿದ್ಯುತ್ ಮೀಟರ್ ಅನ್ನು--

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಬಟ್ಟೆ ಅಂಗಡಿ ಅನ್ನು ಕಂಡು ಬರುತಾಇದೆ.

ಮತ್ತು ಇಲ್ಲಿ ಒಳಗಡೆ ನಮಗೆ ಹಲವಾರು.

ಟೇಬಲ್ ಅನ್ನು ಇಡಲಾಗಿದೆ ಮತ್ತು ಕುಡಿಯುವ ನೀರು--

ಮತ್ತು ಒಂದು ಕೊಠಡಿ ಒಳಗಡೆ ಗೋಡೆ ಮೇಲೆ--

ಮತ್ತು ಇಲ್ಲಿ ಒಂದು ಟೇಬಲ್ ಅನ್ನು ನಾವು ನೋಡಬಹುದು ಮತ್ತು ಇಲ್ಲಿ ಒಂದು--

ಕೆಂಪು ಮತ್ತು ಬಿಳಿ ಬಣ್ಣದ ಕಫಟಿನ ಒಳಗಡೆ--

ಒಂದು ತಿಂಡಿಯ ಚಿತ್ರವನ್ನು ಹಾಕಲಾಗಿದೆ ಮತ್ತು ಅದರ ಹಿಂದುಗಡೆ ಎರಡು ಅಂತಸ್ತೀನ--

ಹಲವಾರು ಔಷಧಿಗಳು ಇಡಲಾಗಿದೆ ಮತ್ತು ಇಲ್ಲಿ--